ಇದ್ರಲ್ಲಿ ಬಂದು ಎರಡು ಅಪಾರ್ಟ್ಮೆಂಟ್ ಗಳಿದೆ.

ಇದರಲ್ಲಿ ಬಂದು ಕಲ್ಲಿನ ಕೋಟೆ ಇದೆ ಅಲ್ಲಲ್ಲಿ ಚಿಕ್ಕದಾಗಿ ಗಿಡ ಮರಗಳು ಕೂಡ--

ಇದ್ರಲ್ಲಿ ಬಂದು ಮನೆ ಇದೆ ಆ ಮನೆಗೆ ವೈಟ್ ಕಲರ್ ಯಲ್ಲೋ ಕಲರ್ ಬ್ಲೂ ಕಲರ್ ಪೈಂಟ್ ಕೂಡ ಮಾಡಿದ್ದಾರೆ. ಅಗೈನ್ ಬಂದು ಗೇಟ್ ಮೇಲೆ ಒಂದ್ ಸುತ್ ಬಟ್ಟೆ ಕೂಡಾ ಹಾಕಿದ್ದಾರೆ. ಹಾಗೆ ಮನೆ ಸುತ್ತಾ ಇನ್ನು ಮೂರ್ ನಾಲ್ಕ್ ಮನೆಗಳ್ ಕೂಡಾ ಕಾಣಸ್ತಿ --

ಇದರಲ್ಲಿ ಬಂದು ಯೂನಿಯನ್ ಬ್ಯಾಂಕ್ ಅಂತ ಬೋರ್ಡ ಇದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಬಂದ ನಿಂತಕೊಂಡಿದ್ದಾರೆ ಅಲ್ಲಿ ಒಂದು ಸಿಮೆಂಟ ಇಟ್ಟಿಗೆ ಜೊಡಸಿದ್ದಾರೆ ಅಲ್ಲಿ ಬಂದು ಲಾರಿ ಕೂಡ ಇದೆ .

ಇದ್ರಲ್ಲಿ ಬಂದು ಚಂದ್ರಕಾಂತ ಅಪಾರ್ಟ್ಮೆಂಟ್ ಒಂದು ಬೋರ್ಡ್ ಇದೆ ಅದ್ರ ಪಕ್ಕ ಇನ್ನೊಂದ್ ದೊಡ್ಡ ಬಿಲ್ಡಿಂಗ್ ಕೂಡಾ ಇದೆ. ಹಾಗೆ ಚಂದ್ರಕಾಂತ ಅಪಾರ್ಟ್ಮೆಂಟ್ ಅಲ್ಲಿ ಎರಡು ಶಾಪ್ಸ್ ಇದೆ. ಅದ್ರ ಮುಂದೆ ಬಂದು ಎರಡು ವೈಟ್ ಕಲರ್ ಕಾರ್ ನಿಂತಿದೆ. ಹಾಗೆ ಅಲ ಒಂದು ಗಿಡ ಕೂಡ ಇದೆ.

ಇದ್ರಲ್ಲಿ ಬಂದು ಕಲ್ಲಿನ ಕೋಟೆ ಇದೆ ಹಾಗಾದ್ರೆ ಮುಂದೆ ಒಂದು ಪಾರ್ಕಿಂಗ್ ಥರಾ ಮಾಡಿದ್ದಾರೆ ಕಲ್ಲಿನ ಸಂದಿ ಒಳಗೆ ಒಂದು ಗಿಡಕುಡಾಯಿದೆ ಅಲ್ಲಲ್ಲಿ ಚಿಕ್ಕದಾಗಿ ಹುಲ್ಲು ಕೂಡಾ ಬೆಳೆದಿದೆ ಹಾಂಗೆ ಚಿಕ್ ಚಿಕ್ ದಾಗಿ ಗಿಡ ಮರಗಳು ಕೂಡಾ ಬೆಳೆದಿವೆ.

ಹಾಗೆ ಎಲ್ಲ ಒಂದ್ ಪ್ರಾಣಿ ಇದೆ ಮತ್ತೆ ಅಲ್ಲಿ ಒಂದು ಕರೆಂಟಿನ ಕಂಬ ಇದೆ ಈ ಕಡೆ ಬಂದರೆ ಒಂದು ಲೈಕ್ ಪ್ರಾಣಿ ಅದೇನೋ ತಿಂತಾ ಇದೆ.